ಹಾಗೆ ಇವುಗಳ ಮುಂಭಾಗದಲ್ಲಿ ಎರಡು ರೀತಿಯದ ಬೈಕ್ ಗಳನ್ನು ನಾವು ನೋಡಬಹುದು.

ಹಾಗೂ ಈ ಹೋಟಲಿನ ಹೆಸರು ನಾಲಕ್ಕು ಭಾಷೆಗಳಲ್ಲಿ ಲ್ಯಾಂಗ್ವೇಜ್ಅಲ್ಲಿ ಅಳವಳಿಸುತ್ತಾರೆ ಎಂದು ಹೇಳಬಹುದು.

ಹಾಗೆ ಈ ಕಾರಿ ನ ಎರಡು ಡೋರ್ಗ ಳು ಓಪನ್ ಆಗಿರುವ ದೃಶ್ಯವನ್ನು ನಾವು ನೋಡಬಹುದು.

ಒಟ್ಟಾರೆ ಈ ಚಿತ್ರವನ್ನು ನೋಡಲು ತುಂಬಾನೇ ಸುಂದರವಾಗಿದೆ ಎಂದು ಹೇಳಬಹುದು.

ಇದರಲ್ಲಿ ಒಬ್ಬ ಹುಡುಗನು ಫೋಟೋ ತೆಗೆಸಿಕೊಳ್ಳುತ್ತಿರುವ ದೃಶ್ಯವೆಂದು ಹೇಳಬಹುದು.

ಇದರಲ್ಲಿ ಹಲವಾರು ರೀತಿಯಾದ ಕಾರು ಗಳು ಒಂದು ದೊಡ್ಡದಾದ ತಗಡಿನ ಶೆಡ್ಡಿ ನೋಳಗಡೆ ಇಟ್ಟಿರುವುದನ್ನು ಕಾಣಬಹುದು.

ಹಾಗೆ ಲೈಟಿಂಗ್ ನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಇದರಲ್ಲಿ ಕಾಣಬಹುದು.

ಇದರಲ್ಲಿ ಸಣ್ಣ ಮಕ್ಕಳು ಆಟಿಕೆ ಆಡುವ ಸಾಮಾನುಗಳು ಇದ್ದಾವೆ ಎಂದು ಹೇಳಬಹುದು.

ಇದರಲ್ಲಿ ಒಂದು ಚಿರತೆ ಇರುವ ದೃಶ್ಯವನ್ನು ಕಾಣಬಹುದು.

ಹಾಗೆ ಅದರ ಬೊಕ್ಕದಲ್ಲಿ ಕಟ್ಟಿಗೆಯಿಂದ ಕಟ್ಟಿದಂತ ಸಾರಿಗೆ ಸೇತುವೆಗಳನ್ನು ನಾವು ಕಾಣಬಹುದು.

ಈ ಮೆಟ್ಟಿಲಿನ ಮೇಲೆ ಹಲವಾರು ರೀತಿಯಾದ ವ್ಯಕ್ತಿಗಳು ಕುಂತಿರುವುದನ್ನು ನೋಡಬಹುದು.

ಈ ದೃಶ್ಯವು ನೋಡಲು ತುಂಬಾನೇ ಸುಂದರವಾಗಿದ್ದು ಇದು ನಮಗೆ ಒಂದು ರಾತ್ರಿ ದೃಶ್ಯ ದಲ್ಲಿ ಕಂಡು ಬರುತ್ತದೆ.

ಇದು ಒಂದು ಬಾಲಾಜಿಯ ಅಂಗಡಿಯ ಮುಂಭಾಗದ ಆವರಣವನ್ನು ನಾವು ಹೇಳಬಹುದು.

ಹಾಗೆ ಇದರ ಹಿಂದುಗಡೆ ಹಲವಾರು ರೀತಿಯಾದ ಗಿಡಮರಗಳನ್ನು ನಾವು ನೋಡಬಹುದು.

ಮತ್ತು ಈ ಟ್ರ್ಯಾಕ್ಟರ್ಯು ಕೆಂಪು ಬಣ್ಣದಿಂದ ಕೂಡಿದೆ ಎಂದು ಹೇಳಬಹುದು.

ಹಾಗೆ ಈ ಟ್ಯಾಕ್ಟರಿ ಗೆ ಪಕ್ಕ ಒಂದು ದೊಡ್ಡದಾದ ಮನೆ ಅಥವಾ ಒಂದು ಬಿಡಿಂಗ ಇದೆ ಎಂದು ಹೇಳಬಹುದು.

ಇದು ಒಂದು ಹೂವಿನ ಮಾರ್ಕೆಟ್ ಎಂದು ನಮಗೆ ತಿಳಿದು ಬರುತ್ತದೆ.

ಮತ್ತು ಇದರಲ್ಲಿ ಲೈಟಿಂಗ್ ನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಇಲ್ಲಿ ನೋಡಬಹುದು.

ಹಾಗೆ ಇದರ ಮುಂಭಾಗದಲ್ಲಿ ಸಣ್ಣ ಮುರುಳು ಬಿದ್ದಿರುದನ್ನು ನಾವು ಕಾಣಬಹುದು.

ಈ ಮನೆಯ ಪಕ್ಕದಲ್ಲಿ ಒಂದು ವಿದ್ಯುತ್ ಕಂಬವನ್ನು ನಾವು ಕಾಣಬಹುದು.

ಮತ್ತು ಈ ಮನೆಯ ಮುಂಭಾಗದಲ್ಲಿ ಮೆಟ್ಟಲಿನ ವ್ಯವಸ್ಥೆ ಅಳವಡಿಸಿದನ್ನು ನಾವು ಕಾಣಬಹುದು.

ಹಾಗೆ ಹಲವಾರು ರೀತಿಯಾದ ವ್ಯಕ್ತಿಗಳು ನಿಂತಿರುವುದನ್ನು ನಾವು ನೋಡಬಹುದು.